ಹೌದಾ ಅದಕ್ಕೆ ಮಾಡುವ apply ಮಾಡುವ ಒಂದು.

ಮತ್ತೇ ನಿಂದು computer class ಆಗ್ತದಲ್ವಾ?

ಅದಾದ್ಮೇಲೆ ಯಾವ್ದು?

ಹೌದ್ ಅದು ಮಾಡ್ತಾ ಇರು ಆ ಒಂದು ಇದು ಕೂಡ ಒಂದು apply ಮಾಡಿದ್ರಾಯ್ತು.

ನಿಂದಾಯ್ತಾ? ಇಲ್ಲಾ ಆಗ್ಲಿಲ್ಲ ಆಗ್ಬೇಕಷ್ಟೆ.

ಸರಿ ಹಾಗಿದ್ರೆ ಕೆಲ್ಸ ಇದ್ರೆ ಹೇಳಿ ಆಯ್ತಾ . ಇದ್ರೆ ಹೇಳ್ತೇನೆ ಆದ್ರೆ ನೀವೊಂದು ಹಾ ನಿಮ್ದು ಯಾವ ಕಡೆ ಬೇಕು ಈಗ ಕೆಲ್ಸ ನಿಮ್ಗೆ?

ಯಾವ ಕಡೆಸ ಆಗ್ತದೆ .

ಹತ್ತಿರಸ ಆಗ್ತದೆ ದೂರಸ ಆಗ್ತದೆ.

ಅಲ್ಲಿ ಆದ್ರೆ ಆಗ್ತದಾ? ಆಹ್ ಆಗ್ತದೆ ಆಗ್ತದೆ ತೊಂದ್ರೆ ಇಲ್ಲ. ಮತ್ತೇ ಇದು ನಿಲ್ತಿರಾ ಅಲ್ಲೇ?

ಸಂಬಳ ಎಲ್ಲಾ ಎಷ್ಟು ಇದ್ ಮಾಡ್ತೀರಾ? ಸಂಬಳ starting ಸಿಕ್ಕಿದ್ದಕ್ಕೆ ಹೂಗುದಂತಾ ಇದ್ದೇನೆ ಆಮೇಲೆ. ಎಂಟು ಸಾವಿರ ಏಳು ಸಾವಿರ ಆತರೆಲ್ಲಾ ಸಿಕ್ಕಿದ್ರೆ ಕಷ್ಟ ಆಲ್ವಾ?

ಅದೆಲ್ಲಾ ಕಷ್ಟಪ್ಪಾ Bangalore ಅಲ್ಲಿ ಅಷ್ಟೆಲ್ಲಾ ಸಾಲದಲ್ಲಾ.

ಅದೇ room ಎಲ್ಲಾ ಅವರೇ ಕೊಟ್ಟು ಮತ್ತೇ ಹತ್ತು ಕೊಟ್ರೆ okay ಆಲ್ವಾ? ಹಾ ಹಾಗಾದ್ರೆ ತೊಂದ್ರೆ ಇಲ್ಲಾ.

ಇಲ್ಲದ್ರೆ ಖರ್ಚಾಗ್ತದೆ ಅಲ್ಲಾ. ಹೌದು bus ಇದ್ದು ಇದು ಕೊಡ್ತಾರೆ. ಹಾ ಹಾಗಿದ್ರೆ ತೊಂದ್ರೆ ಇಲ್ಲಾ. ನಾನು ಕೂಡ ಮೊದ್ಲು Bangalore ಅಲ್ಲಿ ಇದ್ದೆ ನಂಗೆ ಏಳು ಸಾವಿರ ಇದ್ದದ್ದು.

ಆ room ಮತ್ತೇ ಅದು bus ಗೆಲ್ಲಾ ಅವರೇ ಕೊಡ್ತಿದ್ರು. ಎಲ್ಲಾ ನಾವೇ ನೋಡ್ಕೊಬೇಕು ಅಷ್ಟೇ.

ಹ್ಮ್ ನೀವು degree ಆಗಿ ಹೊದ್ದಾ ಕೆಲ್ಸಕ್ಕೆ? Degree ಅಲ್ಲಾ ನಂದು ITI ಮಾಡಿದ್ದು. ಹಾ ಹಾಗೆ ಅಯ್ತು. ಈಗ ಊರಲ್ಲಿ ಇದ್ದೇನೆ. ಆಯ್ತು ಒಂದು ಕೆಲ್ಸ ಇದ್ರೆ ಹೇಳಿ ಬಿಡಿ ನಿಮ್ಗೆ resume ಒಮ್ಮೆ ಕಳಿಸ್ತೇನೆ ನಾನು. O~ okay okay ಆಯ್ತಾಯ್ತು .

Hello good morning ಮಕ್ಕಳೇ ಎಲ್ಲ ಮಕ್ಕಳು ಇತ್ತ ಕೇಳಿ ಇವತ್ತು ನಮ್ಮ ಶಾಲೆಯ ವಾರ್ಷಿಕೋತ್ಸವ ಕ್ರೀಡೋತ್ಸವ ವಾರ್ಷಿಕ ಕ್ರೀಡೋತ್ಸವ ಜರಗ್ಲಿಕಿದೆ ನಿಮ್ಮೆಲ್ಲರಿಗೂ ತುಂಬ ಸಂತೋಷವನ್ನ ತರುವಂತ ದಿನ ಇವತ್ತು. ಇವತ್ತ್ ನೀವೆಲ್ಲ ಸಮವಸ್ತ್ರವನ್ನ ಧರಿಸಿ ಇಲ್ಲಿ ಸೇರಿದ್ದೀರಿ ಈ ಕ್ರೀಡೆಯ ಬಗ್ಗೆ ನಾನ್ ಎರಡು ಮಾತುಗಳ್ಳನ್ನ ಹೇಳ್ತೇನೆ. ಕ್ರೀಡೆ ಎಂಬುದು ಮಾನವ ಕುಲದ ಆರೋಗ್ಯಕರ ಜೀವನ ಶೈಲಿಯ. ಅವಿಭಾಜ್ಯ ಅಂಗವಾಗಿದೆ ಕ್ರೀಡೆ ಎಂದರೆ ದೈಹಿಕ ಚಟುವಟಿಕೆ ಮಾತ್ರವಲ್ಲ ಮಾನಸಿಕವಾಗಿಯು ಚಟುವಟಿಕೆಯಿಂದಿರುವುದು ಮಕ್ಕಳೇ ಕ್ರೀಡೆ ಅಲ್ಲಿ ಎಷ್ಟು ವಿಧಗಳಿವೆ? ಎರಡು ವಿಧ ಇದೆಯಲ್ವಾ. ಒಂದು ಒಳಾಂಗಣ ಕ್ರೀಡೆ ಮತ್ತೊಂದು ಹೊರಾಂಗಣ ಕ್ರೀಡೆ ಎಂಬುದು ನಿಮ್ಗೆ ತಿಳಿದಿದೆ. ಒಳಾಂಗಣ ಕ್ರೀಡೆ Chess, Carrom ಮೊದಲಾದವು ಹೊರಾಂಗಣ ಕ್ರೀಡೆ ಇವತ್ತು ನಡಿಲಿಕ್ಕಿರುವಂತದ್ದು. Throw ball, Volleyball, Cricket, Kho-Kho ಈ ಸ್ಪರ್ಧೆ ನಡಿಸ್ತೇವೆ ನಾವು ಈ ಎಲ್ಲ ಆಟಗಳು ಇದೆ ನೀವೆಲ್ಲ ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಈ ಆಟಗಳಲ್ಲಿ ಭಾಗವಹಿಸಿ ಈ ಆಟಗಳು ಕೇವಲ ಬಹುಮಾನ. ಪಡೀಲಿಕ್ಕೆ ಮಾತ್ರ ಅಲ್ಲ ಇದು ನಿಮ್ಗೆ ತಿಳಿಯದ ಹಾಗೆ ನಿಮ್ಮ ಸರ್ವಾಂಗೀಣ ಬೆಳವಣಿಗೆಗೆ ಸಹಕಾರಿ ಆಗ್ತದೆ, ಶಾಲಾ college ಗಳಲ್ಲಿ ಈ ಕ್ರೀಡೋತ್ಸವವನ್ನ ನಡಿಸ್ತಾರೆ ಎಲ್ಲ ಮಕ್ಳಿಗೆ ಈ ಕ್ರೀಡೋತ್ಸವ. ಅಂದ್ರೆ ತುಂಬ ಸಂತೋಷ ವರ್ಷವಿಡೀ ತರಗತಿ ಒಳಗೆ ಪಾಠ ಪ್ರವಚನ ಕೇಳುತಿದ್ದ ನಿಮ್ಗೆ ಹೊರಗೆ ಆಟದ ಮೈದಾನದಲ್ಲಿ ಈ ಆಟವನ್ನ ಆಡುದು ಯಾವಾಗ ಅಂತ ಹೇಳಿಕೊಂಡು ತುಂಬ ಕಾತರದಿಂದ ಕಾಯುತ್ತಿದ್ದ ಕಾಲ ನಿಮ್ಮದು. ಮುಕ್ತವಾಗಿ ಕ್ರೀಡಾಂಗಣದಲ್ಲಿ ಓಡಾಡಿಕೊಂಡು ಆಟಗಳಲ್ಲಿ ಪ್ರಥಮ, ದ್ವಿತೀಯ, ತ್ರಿತೀಯ ಸ್ಥಾನವನ್ನ ಪಡೆಯುವ ಹಂಬಲದಿಂದ ನೀವೆಲ್ಲ ಇದ್ದೀರಿ ದೊಡ್ಡ ಮಕ್ಕಳಿಗೆ ನನ್ನದೊಂದು ಸೂಚನೆ ಚಿಕ್ಕ. ಮಕ್ಕಳು ಇಲ್ಲಿ ಸೇರಿದ್ದಾರೆ ಚಿಕ್ಕ ಮಕ್ಕಳಿಗೆ ಸಹಕಾರವನ್ನ ನೀಡಿ ಅವರಿಗೆ ತೊಂದರೆ ಆಗದಂತೆ ನೀವು ನಿರ್ವಹಿಸುವುದು ನಿಮ್ಮ ಜವಾಬ್ದಾರಿ ಕ್ರೀಡೆ ನಮ್ಮ ದೇಹಕ್ಕೆ ಶಕ್ತಿ ನಿಡ್ತದೆ ಮಕ್ಕಳೇ ನಿಮ್ಮನ್ನ. ಸದೃಢರನ್ನಾಗಿ ಕ್ರಿಯಾಶೀಲರನ್ನಾಗಿಸುತ್ತದೆ ಸೋಲು ಗೆಲುವನ್ನ ಸಮಚಿತ್ತದಿಂದ ಸ್ವೀಕರಿಸುವ ಪಾಠವನ್ನು ಕಲಿಸ್ತದೆ ಈ ಆಟಗಳಲ್ಲಿ ಸೋತವರು ನೀವು ಕುಗ್ಗಿ ಹೋಗ್ಬೇಕಾಗಿಲ್ಲ failure is the stone of success ಅಂತ ಹೇಳಿಕೊಡುವ ಒಂದು ಒಳ್ಳೆ. ಮಾತನ್ನು ನೀವು ಕೇಳಿದ್ದಿದ್ದೀರಿ ಕೇಳಿದ್ದೀರಿ ಅಲ್ವಾ ಹಾಗಾಗಿ ಯಾರು ಸೋತರು ಈ ಆಟಗಳಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗ್ಬೇಡಿ ಮತ್ತೆ ಪ್ರಯತ್ನ ಮಾಡಿ ಮಕ್ಕಳೆಲ್ಲರು ಈ ಕ್ರೀಡೆಗೆ ಹೆಚ್ಚಿನ. ಮಹತ್ವವನ್ನ ನೀಡ್ಬೇಕಾಗ್ತದೆ ನೀವು ಒಳ್ಳೆ ಆಟಗಾರರಾದ್ರೆ ಸರಕಾರ ಕೂಡ ನಿಮ್ಗೆ ಪ್ರೋತ್ಸಾಹವನ್ನ ನೀಡ್ತದೆ ಈ ಆಟಗಳಲ್ಲಿ ಮಿಂಚಿದವರಿಗೆ ಉದ್ಯೋಗಗಳು ಸುಲಭವಾಗಿ ಸಿಗ್ತದೆ. ಉದ್ಯೋಗಗಳಲ್ಲಿ reservation scholarship ಪ್ರೋತ್ಸಾಹದನ ಸಿಗ್ತದೆ ಆಟಗಳಲ್ಲಿ ಒಳ್ಳೆಯ ಸಾಮರ್ಥ್ಯ ಇರುವವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮಿಂಚಬಹುದು. ಉಜ್ವಲ ಭವಿಷ್ಯವನ್ನ ಕಟ್ಟಿಕೊಳ್ಳಬಹುದು ಆದರಿಂದ ಯಾರು ಆಟವನ್ನ ಕಡೆಗಣಿಸ್ಬೇಡಿ.

ಹ್ಮ್‌ ನಂದು ಆಯ್ತು ಏನು ಮಾಡಿದ್ದೆ ಊಟಕ್ಕೆ?

ನಂಗೆ ಇವತ್ತು ಮೀನ್ ಸಾರ್ ಕಣೆ ನಿಂಗೇನು?

ಆಹ್ ಕೋಳಿಯಾ? ಕೋಳಿಯಲ್ಲಿ ಎಂತ ಮಾಡಿದ್ದಿ?

ನಾನು ಕೋಳಿದು ಸುಕ್ಕ ತಕೊಂಡ್ ಬಂದದ್ದು.

ಹೌದಾ ಹ್ಮ್‌ ನೀನೆ ಮಾಡಿರೋದ?

ಹೌದಾ ಹೇ recipe ಹೇಳೇ ನನ್ಗೆ ಸ್ವಲ್ಪ.

ಆ ಎಂತ ಉಂಟು ಅದ್ರಲ್ಲಿ starting first ನಾವು ಕೋಳಿನೆಲ್ಲ ಇದು ಸ್ವಲ್ಪ ಉಪ್ಪು ಮತ್ತೆ ಅರಶಿಣ ಹಾಕಿ ತೊಳ್ದು ಇಡುದು.

ಮತ್ತೆ ಅದಕ್ಕೆ ನಮ್ದು ಗರಂಮಸಾಲೆ ಎಲ್ಲ ಉಂಟ್ ಅಲ್ಲ.

ಚಕ್ಕೆ, ಲವಂಗ ಅದೆಲ್ಲ ಅದೆಲ್ಲ ನಾವ್ ಹುರ್ಕೊಳೋದು.

ಅಂದ್ರೆ ನಾನು ತುಪ್ಪ ಇದ್ರಲ್ಲಿ ಕೊಬ್ಬರಿ ಎಣ್ಣೆಲಿ ಸ್ವಲ್ಪ ಹುರಿತೇನೆ.

ಹುರ್ದು ಹುರ್ದು ಮತ್ತೆ ಅದನ್ನ side ಗೆ ಇಡೋದ ಮತ್ತೆ ಅದನ್ನ ಪುಡಿ ಮಾಡುದು. ನಾನು ಸ್ವಲ್ಪ ಕರಿ~ ಕರಿಬೇವು ಮತ್ತೇ ಆ ಕೆಂಪು ಮೆಣಸು ಅದೆಲ್ಲ ಸ್ವಲ್ಪ ಹುರ್ಕೊಳೋದು .

ಅದಕ್ಕೆ ಹಾಕುದು ಆಮೇಲೆ ಪುಡಿ ಮಾಡಿ ಇಡ್ತೇನೆ.

ಪುಡಿ ಮಾಡಿ ಇಟ್ರೆ ನಮ್ಗೆ ಒಳ್ಳೇದು ಇದು ಆಗ್ತದಲ್ಲ ಬೇಕಾದ time ಗೆ ಮಾಡ್ಕೋಡ್ಬೋದಲ್ವಾ.

So ಹಾಗಾಗಿ ಅದನ್ನು ಪುಡಿ ಮಾಡಿ ಇಡುದು ಮತ್ತೆ ಮಾಮೂಲಿ ನಾವು chicken ಗೆ ಹೇಗೆ ಅಹ್ ಒಗ್ರಣೆ ಕೊಡ್ತೇವೆ ಹಾಗೆ ಒಗ್ರಣೆ ಕೊಟ್ಟು ಸ್ವಲ್ಪ. ಹ್ಮ್‌ ಇದು ತೆಂಗಿನ ಕಾಯಿ last ಗೆ ತುರ್ದು. ಹಾ ಹಾ ಹಾಗೆ ಹ್ಮ್‌ ನೀವ್ ಏನು ಕೋಳಿ ಯಾವಾಗಾಸ ಮಾಡ್ತಾ ಇರ್ತೀರ ಅಥವಾ ಹೇಗೆ?

ಮಾಡ್ತೇವೆ ಅಪರೂಪ daily ಯೇ ನಮಗೆ ಕೋಳಿ ಬೇಕಂತ ಏನ್ ಇಲ್ಲ. ಅಲ್ಲಾ ನಮ್ಗೆ ಹೆಚ್ಚು ಮೀನೇ ತರೋದು ನಮ್ಮ ಮನೇಲಿ. ಹೌದ್ ಹಾಗೇನಿಲ್ಲ ಅದು ತುಂಬಾ heat ಅಂತೆಲ್ಲ ಹೇಳ್ತಾರಲ್ಲ.

ಮತ್ತೆ ಮನೇಲಿಸಾ ಹಾಗೆ ಬೆನ್ ನೋವ್ ಅದು ನೋವ್ ಅಂತ ಹೇಳ್ತಾರೆ ಅದ್ಕೆ ನಾವ್ ಮೀನೇ ಜಾಸ್ತಿ ತರೋದು, ಮೀನೇ ತಿಂತಾರೆ ಎಲ್ರು ಹಾಗೆ ಹ್ಮ್‌.

ನಾವ್ ಮತ್ತೆ ಮೀನಲ್ಲಿಸ ಹಾಗೆ ಈ fry ಎಲ್ಲ ಮಾಡ್ತೇವಲ್ಲ ಬೇರೆ ಬೇರೆ fry ಮಾಡ್ತೇವೆ ಬೇರೆ ಬೇರೆ type ಅಲ್ಲಿ ಹಾಗೆ. ಮತ್ತೆ ನಮ್ದು ಇಲ್ಲಿ ಕರಾವಳಿ place ಅಲ್ಲ ಮೀನ್ ಜಾಸ್ತಿ ಸಿಗ್ತದೆ.

ಹೌದು ಹೌದು. ಅಲ್ಲಿ ತುಂಬಾ varieties ಉಂಟ್ ಅಲ್ಲಾ.

ಮತ್ತೆ fresh ಏ ಇರುತ್ತೆ ನಮ್ಗಿಲ್ಲಿ.

ಹ್ಮ್ ತುಂಬಾ ಕಡಿಮೆ rate ಸ ಇರುತ್ತೆ ಅಷ್ಟೊಂದು ಇದು ಇರೋದಿಲ್ಲ ಹಾಗೆ ಹ್ಮ್. ನಾನು ಕರಾವಳಿ side ಬಂದಾಗ ಬರ್ತೇನೆ ಮನೆಗೆ ಒಂದ್ಸರ್ತಿ. ಹಾ ನೀನ್ ಬಾ ನಿನ್ಗೆ ಮೀನಿದೆಲ್ಲ ಮಾಡಿಕೊಡುವ.

ಈಗೊಂಚೂರ್ busy ಇದ್ದೇನೆ ಮತ್ತೆ call ಮಾಡ್ತೇನೆ ಆಯ್ತಾ. ಆಯ್ತ್ ಆಯ್ತ್ ವಿದ್ಯಾ ಸರಿ okay ಹೀಗೆ call ಮಾಡ್ತಾ ಇರು bye bye .

ಹಾ ನೀವ್ ಯಾಕ್ ಮೊನ್ನೆ ಜಾಂಬೂರಿಗೆ ಬರ್ಲಿಲ್ಲ? ನಾನು ನಂಗ್ ಹುಷಾರಿರ್ಲ್ಲಿಲ್ಲ, ಹಾಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಅದೇ ಮೀರಾ ಹೇಳಿದ್ಲು ನೀವು ಬರ್ತೀರಿ ಅಂತ ಹೇಳಿ, ಮತ್ತೆ ಬರ್ಲಿಲ್ಲ ಅಲ್ಲಾ? ಹೌದು ನನ್ಗೆ sudden ಆಗಿ ಜ್ವರ ಬಂತು, so ಆಗ್ ಲಿಲ್ಲ ಬರ್ಲಿಕ್ಕೆ. ನಿನ್ಗೆ ಹೇಗಿತ್ತು ಜಾಂಬೂರಿ ಎಲ್ಲ? enjoy ಮಾಡಿದ್ಯಾ? ಮಜಾ ಮಜಾ ಆಯ್ತು. ನನ್ನ friends ಒಟ್ಟಿಗೆ ಹೋದದ್ದಲ್ಲಾ.

ಹ್ಮ್, ನಾನ್ ತುಂಬ miss ಮಾಡ್ಕೊಂಡೆ, ಬರ್ಬೇಕು ಅಂತ ಅನ್ಕೊಂಡೆ but sudden ಜ್ವರ ಬಂತಲ್ಲ ಹಾಗಾಗಿ ಬರ್ಲಿಕ್ಕಾಗ್ಲಿಲ್ಲ. ಹಾ, ಆಹಾರ ಮೇಳದಲ್ಲಿ ತುಂಬ ತಿಂದೆವು, ಜೋಳ.

ಹ್ಮ್. ನಿಂಗೆ ಜೋಳ ಇಷ್ಟ ಅಲ್ಲ ತಿಂದಿಯಾ? ಹಾ ನಾ ತಿಂದೆ ಎಲ್ಲಾ ತಿನ್ನುವಾಗ ನಾನೂ ತಿಂದೆ.

ದೋಸೆ ಇತ್ತು, ಮಡಕೆ ಶರ್ಬತ್ ಕುಡ್ದೆವು. ಅಯ್ಯೋ ಹೊಟ್ಟೇಲಿ ಜಾಗವೇ ಇರ್ಲಿಲ್ಲ. ಅಷ್ಟು ತಿಂದೆವು. ಹೌದಾ, hostel ಎಲ್ಲ easy ಆಯ್ತಲ್ಲ? ರಾತ್ರಿ ಮಲಗ್ಲಿಕ್ಕೆ ಎಲ್ಲಾ ಎಂತ ಕಷ್ಟ ಆಗ್ಲಿಲ್ವಾ? ಹಾ, ಇಲ್ಲ ಇಲ್ಲ ನಾವು ಅದೇ ಅದೇ ದಿನ ಸಂಜೆ ಬಂದೆವು.

ಹಾ. ಮೀರಾ ಒಬ್ಳು ಅಲ್ಲೇ ನಿಂ ಇಲ್ಲ ಇಲ್ಲ. ಮೀರಾ ಒಬ್ಳೆ ನಿಂತದ್ದು, ನಾವು ಬೇಗ ಬಂದಿದ್ದೇವೆ. ಸಂಜೆಯೇ ಬಂದಿದ್ದೇವೆ. ಹಾ. ಕೃಷಿ ಮೇಳ ಎಲ್ಲ ಇತ್ತಂತೆ ಅಲ್ಲಾ.

ಹ್ಮ್ ಎಂತೆಲ್ಲ ಗಿಡದು ಬಿತ್ತುಗಳೆಲ್ಲಾ ತಗೋಂಡಿಯಾ.

ಇಲ್ಲ, ಆ ತರ ಅಲ್ಲ ಇದ್ದದ್ದು ಕೃಷಿ ಮಾಡಿದ್ದು ಮೂರು ತಿಂಗಳ ಹಿಂದೆ ಕೃಷಿ ಮಾಡಿದ್ದಂತೆ ಅಲ್ಲಿ.

ಹಾ ಬೆಂಡೇಕಾಯಿ ಮತ್ತೆ ತೆಂಗಿನಕಾಯಿ, ಹಾಗಲಕಾಯಿ ಹಾಗೆ. ಬೇರೆ ಬೇರೆ ತರಕಾರಿ. ನಾನ್ videos ಎಲ್ಲ ನೋಡಿದೆ ಅಲ್ ಗೊತ್ತಾಯ್ತು. ಹಾ ಮತ್ತೆ ವಿಜ್ಞಾನ ಮೇಳ ಇತ್ತು.

ವಿಜ್ಞಾನ ಮೇಳದಲ್ಲಿ ಮಕ್ಕಳೆಲ್ಲಾ ಅವರ model ಅನ್ನು

ಅಲ್ಲೇ ಮಾಡಿ model ಅಲ್ಲೇ ಮಾಡ್ತಿದ್ದದ್ದಾ ಅಲ್ಲ. ಮಾಡಿದ್ದನ್ನು ಅಲ್ಲೇ ಇಟ್ಟದ್ದು ಮಾಡಿದ್ದನ್ನು ಅಲ್ಲೇ ಇಟ್ಟದ್ದು ಮತ್ತೆ ನಾವು ಕೇಳುವಾಗ ಅದೇ ಹೇಗೆ ಹೇಗೆ.

ಹಾಗೆ ಮತ್ತೆ ತಾರಾಲಯ ಇತ್ತು. ತಾರಾಲಯದಲ್ಲಿ.